ಮತ್ತು ಒಂದು ಕಟ್ಟಡದ ನಿರ್ಮಾಣದ ಚಿತ್ರವು ನಮಗೆ ಕಾಣಿಸುತ್ತಿದೆ ಮತ್ತು ಪಕ್ಕದಲ್ಲೆ ಒಂದು--

ನಮದೆ ಅಲ್ಲಿ ಹಲವಾರು ಮಕ್ಕಳು ನಿತ್ತಿರುವುದು ನಮಗೆ ಕಾಣಿಸುತ್ತದೆ ಇಲ್ಲಿ ಎಲ್ಲರೂ ಸೇರಿ ಆಟವಾಡುತ್ತಿದ್ದರೆ ಎಂದು--

ಇಲ್ಲಿ ಬಟ್ಟೆ ತೊಳಿಯುವ ಯಂತ್ರಗಳನ್ನು ಇಟ್ಟಿರುವುದು ಕೂಡ ನಮಗೆ ಕಾಣಿಸುತ್ತದೆ.

ಈ ಕಟ್ಟಡದ ಮೇಲ್ಭಾಗದಲ್ಲಿ ಕೆ.ಆರ್ ಹಾಸ್ಪಿಟಲ ಎಂದು ಕನ್ನಡದಲ್ಲೂ ಆಂಗ್ಲಾದಲ್ಲೂ ಬರೆಯಲಾಗಿದೆ.